ಈ ಒಂದು ಚಿತ್ರವನ್ನು ಒಂದು ದೊಡ್ಡದ ಎತ್ತರ ಎತ್ತರವಾದ ಪ್ರದೇಶದಲ್ಲಿ ಸೆರಿ ಹಿಡಿದಿರಬಹುದು ಎಂಬುದು ನನ್ನ ಅನಿಸಿಕೆ ಇಲ್ಲಿ ಒಂದು ಗಗನಚುಂಬಿ ಎರಡು ಮೂರು ಕಟ್ಟಡಗಳು ಕಾಣಿಸುತ್ತಿವೆ ಇದು ಒಂದು ದೊಡ್ಡ ನಗರ ಪ್ರದೇಶದಲ್ಲಿ ಸೇರಿ ಹಿಡಿದಿರಬಹುದೆಂದು ನನ್ನ ಅನಿಸಿಕೆ.

ಅದೇ ರೀತಿ ಈ ಒಂದು ವಾತಾವರಣ ಮಳೆ ಬೀಡುತ್ತಿರುವಂತಹ ಹಾಗೆ ನನಗೆ ಕಾಣಿಸುತ್ತಿದೆ ಏಕೆಂದರೆ ದೇವವಾಗಿರುವ ರೀತಿ ಕಾಣಿಸುತ್ತಿದೆ.

ಈ ಒಂದು ಚಿತ್ರವನ್ನುಒಂದು ಬಸ್ ನಿಲ್ದಾಣದಲ್ಲಿ ಸೆರೆ ಹಿಡಿದಿರಬಹುದು ಎಂಬುದು ನನ್ನ ಅನಿಸಿಕೆ ಈ ಒಂದು ಬಸ್ ನಿಲ್ದಾಣದಲ್ಲಿ ನಾಲ್ಕು ಬಸ್ಗಳು ಕಾಣಿಸುತ್ತಿವೆ. ಎರಡು ಈಶಾನ್ಯ--

ಅದೇ ರೀತಿ ಜನರು ಸಹ ಓಡಾಡುತ್ತಿದ್ದಾರೆ ಒಂದು ಕಪ್ಪು ಬಣ್ಣದ ಆಟೋ ಸಹ ಕಾಣಿಸುತ್ತಿದೆ ದೂರದಲ್ಲಿ ಒಂದು ಲೈಟ ನ್ನು ಸಹ ಹಾಕಲಾಗಿದೆ.

ಅದೆ ರೀತಿ ಮೇಲುಗಡೆ ಮೋಡವು ಸಹ ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ.

ಈ ಒಂದು ಚಿತ್ರಣವನ್ನು ಒಂದು ಬಸ್ ನಿಲ್ದಾಣದಲ್ಲಿ ಸೆರೆಹಿಡಿಯಲಾಗಿದ್ದು ಈ ಒಂದು ಬಸ್ ನಿಲ್ದಾಣದಲ್ಲಿ ಐದಾರು ಬಸ್ಗಳು ಕಾಣಿಸುತ್ತಿವೆ ಅದೆ ರೀತಿ ಈ ಒಂದು ಬಸ್ನಲ್ಲಿ ಪ್ರಯಾಣಿಕರು ಹತ್ತುತಿರುವ ಹಾಗೆ ನನಗೆ ಕಾಣಿಸುತ್ತಿದೆ.